ಈ ಪ್ಲೇ ಗ್ರೌಂಡ್ ಹಚ್ಚ ಹಸಿರಿಂದವಾಗಿದೆ.

ಇಲ್ಲಿ ಇಟಂಗಿ ಒಂದು ಪೈಪು ಉಸುಬು ಇದ್ದಾವೆ.

ಇದು ಅಡ್ವೇಸ್ಟಿಕ್ ಕನ್ನಡ ಸೆಂಟ್ರಲ್ ಕೋಚಿಂಗು.

ಇದು ಒಂದು ಬಲ್ಗೂರತ್ ಏರ್ಪೋರ್ಟ್ ಇದೆ.

ಆ ಏರ್ಪೋರ್ಟ್ ಗೆ ಗೇಟ್ ಅನ್ನು ಕೂಡಿಸಿದ್ದಾರೆ ಗೇ--

ಇದು ಒಂದು ದುಕಾನ್ ಇದೆ.

ಒಂದು ಬಿಲ್ಡಿಂಗ್ ಮೇಲೆ ಲಕ್ಷ್ಮಿಬಾಯಿ ಕಂಥಾನೆ ಬಿ-ಎಡ್ ಕಾಲೇಜ್ ಇದೆ.

ಹಾಗೂ ಒಂದು ರಾಕಿ ನಲ್ಲಿ ಒಬ್ಬ ವ್ಯಕ್ತಿಯ ಫೋಟೋ ವಿದೆ.

ಈ ಭಾವಚಿತ್ರದಲ್ಲಿ ಎ_ಟಿ_ಎಂ ದುಕಾನ್ ಇದೆ.

ಆ ಕಡೆ ಬಿಲ್ಡಿಂಗ್ ಮೇಲೆ ನಾಲ್ಕೈದು ಜನರು ನಿಂತಿದ್ದಾರೆ.

ಅದರ ಮುಂದೆ ಒನ್ ಒಂದು ಗೋಡೆ ಇದೆ.

ಈ ಫಂಕ್ಷನ್ ಹಾಲ್ ನಲ್ಲಿ ಬಹಳಷ್ಟು ಲೈಟ್ಸ್ ಗಳಿವೆ ಮತ್--

ಈ ಭಾವಚಿತ್ರದಲ್ಲಿ ಕೆಳಗಡೆ ಚಿಕ್ಕ ಚಿಕ್ಕ ಹುಲ್ಲನ್ನು ಬೆಳೆದಿದೆ ಮತ್ --

ಮತ್ತು ವೈಟ್ ಮತ್ತು ಬ್ಲೂ ಕಲರ್ ಹೂಗಳಿಂದ ಕೂಡಿದೆ.

ಇದು ಒಂದು ಬಸ್ ಸ್ಟ್ಯಾಂಡ್ ಅದ.

ಇದೊಂದು ಉಕ್ಕಿನವ ಎಲೆಕ್ಟ್ರಿಕಲ್ ಸ್ಟೋರ್ ಗಳು ಇದೆ.

ಮುಂದೆ ಬಹಳಷ್ಟು ಆಟೋರಿಕ್ಷಾ ಗಳನ್ನು ಕಾಣಿಸುತ್ತಿದೆ.

ಇಲ್ಲಿ ಸೈಕಲ್ ಅನ್ನು ಹಿಡಿದುಕೊಂಡು ಮನುಷ್ಯ ನಿಂತಿದ್ದಾನೆ.

ಇದಕ ವಿವಿಧ ರೀತಿ ಬ್ಯಾಟ್ಸ್ ಗಳಿವೆ.

ಮತ್ತು ಒಂದು ರೈಟ್ ಸೈಡ್ ಅಲ್ಲಿ ಒಂದು ಸ್ಕೂಟಿ ನಿಂತಿದೆ ಹೊರ--

ಮತ್ತೊಂದು ಪ್ಯಾನ್ ಅನ್ನು ಕಾಣಿಸುತ್ತಿದೆ.

ಇದೆ ಮತ್ತು ಬುಡ್ಡಿ ಇಬಾಲನ್ನು ಕಾಣಿಸುತ್ತಿದ್ದೇವೆ.

ದೇವರನ್ನು ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಮೇ--

ಮತ್ತು ವೈಟ್ ಕಲರ್ ದ ಕ- ಚೀಲಗಳನ್ನು ಒಳಗೆ ಕಂಕರ್ ತುಂಬಿದ್ದಾರೆ.

ಮತ್ತು ದುಃಖಾನ್ನಾ ಮುಂದೆ ಒಂದು ಬಕೆಟ್ ಇಡಲಾಗಿದೆ.

ಮತ್ತೆ ಸ್ಟೋಲ್ನ ಮೇಲೆ ಒಂದು ನೀರಿನ ಫಿಲ್ಟರ್ ಬಾಟಲನ್ನು ಇಕ್ಕಿದ್ದಾರೆ.

ಮತ್ತು ಪಾರ್ಟಿಶನ್ ನ ಹಿಂದೆ ವಿವಿಧ ರೀತಿಯ ಮರ ಗಿಡಗಳನ್ನು ಕಾಣುಸ್ತಿದೆ.